ಆಮೇಲೆ ಬಗಲ ತೆಗೆದ ಮೇಲೆ ನೀರ್ ಹಾರದು ಊರಿಗ್ ಹೋಗ್ತುವ ಆಮೇಲೆ ಮಲೆಯೋದು ಆಗೊರಿದ್ ಆಗೇ- ಆಗಂಗಿಲ್ಲ ಅವಾಗ ನೀರ್ ಬೇಕಾಗಿರ್ತಲ್ಲ ಇದನ್ನ ಯುಸ್ ಮಾಡ್ತಾರೆ.

ಎಲ್ಲ ಹುಡ್ಗುರು ಬಂದ್ ಕೂತಿತರ ಗಾನಂದಿಷಿ ಆಡ್ತರು ತಿನ್ನಕ್ ಊಟ ಇರ್ತಯ್ತೆ ಪಾಪ್ಕಾರ್ನ್ ಅದು--

ಅ ಸಾಮಾನ್ ಎಲ್ ಪ್ಯಾಕ್ಕಾಕ್ತ ಅಂದ್ರೆ ಹಿಂಗ್ ಪ್ಯಾಕ್ಕಾಕ್ತನೆ ಅಂದಿಯಲ್ಲ ಕೂಡಿ ಅದನ್ನೆಲ್ಲಾ ಪ್ಯಾಕ್ ಮಾಡಿ ಬರಾಬರ್ ಲೇಬಲ್ ಅದು ಹಾಕಿ ಅಡ್ರೆಸ್ ಅದು ಹಾಕಿ ಕಲಸ್ತಾರೆ ಕಲ್ಸಿದ್ಮೇಲೆ ನಮ್ ಮನಿಗ್ ಬಂದ್ ಬರೋಬರ್--